ಒಂದು ಸುಂದರವಾದ ಮಣ್ಣಿನ ಮೇಲೆ ಕಲ್ಲಿನ ಕಟ್ಟಡವು ಹತ್ತಾರು ಹನ್ನಂದು ಅವು ಸಾವಿರಾರು ಕಲ್ಲುಗಳನ್ನು ಕಟ್ಟಿರುವ--

ತುಮ್ಬೈದೆ ಅವರನ್ನು ನಾವು ಇನ್ಸ್ಪಿರತಿಒನಾಗಿ ತಿಳ್ಕೊಲ್ಲಬೇಕು.

ಇದು ಯಾರಿಗೆ ಗೊತ್ತಿಲ್ಲದಂತಿರುವರು ಇದು ಒಂದು ಮಹತ್ವವಾದ ಫೇಮಸ್ ಎಂದು ಕರಿಯುವ ಆಗಿರುವ ಹಂಪಿಯ ಕಲ್ಲಿನ --

ಇದೇನ್ ಎಂದರೆ ಒಂದು ಪೋಸ್ಟ್ ಆಫೀಸ್ . ಹಿಂಡೀನ್ ಪೋಸ್ಟ್ ಆಫೀಸ್ ಎಂದು ಕರೆಯುತ್ತಾರೆ ಅದರಲ್ಲಿ ಪೋಸ್ಟ್ಗಳನ್ನು ಹಾಕಿ ಬೇರೆ ಅವರಿಗೆ ಕಳಿಹಿಸುತ್ತಾರೆ ಹಾಗು ಪೋಸ್ಟ್ಗಳನ್ನು ಬಂದವರ ಪೋಸ್ಟುಗಳನ್ನು ಅವರಿಗೆ ತಲುಪಿಸು--

ಇದನ್ನು ನೋಡಿದರೆ ಮಕ್ಕಳು ಸಂತೋಷವಾಗಿ ಹುಲ್ಲುಗಳು ಹಸುರಿನಿಂದ ಕೂಡಿರುವ ಸ್ಥಳದಲ್ಲಿ ಇರಲು ತುಂಬಾ ಬಯಸುತ್ತಾರೆ. ಹೂವುಗಳು ಹಾಗು ಗಿಡ ಮರಗಳನ್ನು ಒಂದು ಬಿಲ್ಡಿಂಗ್ ನೋಡಲು ತುಂಬಾ ಸಂತೋಷವಾಗುತ್ತೆ.

ಒಂದು ದೊಡ್ಡದಾದ ದೇವರ ಕ್ಷೇತ್ರದಂತೆ ಕಾಣಿಸುತ್ತಿದೆ. ಹಾಗೆ ಅಲ್ಲಿ ಐದಾರು ಗೋಪುರಗಳು ಪಕ್ಕ ಪಕ್ಕನೆ ಇದೆ.